ಇದು ಒಂದು ತರಗತಿಯ ಕೋಣೆಯ ಚಿತ್ರ.

ಕೊಠಡಿಯಲ್ಲಿ ಎರಡು ಕಿಟಕಿಗಳು ಮತ್ತು ಒಂದು ಬಾಗಿಲು ಇದೆ.

ಪ್ರವೇಶ ದ್ವಾರದಲ್ಲಿ ಒಂದು ನಾಮಫಲಕವೂ ಇದೆ.

ಜಿಮ್ ನಲ್ಲಿ ವೈಟ್ ಲಿಫ್ಟಿಂಗ್ ಸಾಧನಗಳು ಮತ್ತು ಡಂಬಲ್ ಗಳು ಇವೆ.

ಹಿನ್ನಲೆಯಲ್ಲಿ ಒಂದು ಸ್ಕೂಟರ್ ಮತ್ತು ಇತರ ವಾಹನಗಳು ಕಾಣಿಸುತ್ತಿವೆ.

ಒಂದು ಕಟ್ಟಡದ ಮೇಲೆ ಬಂಧನ್ ಬ್ಯಾಂಕ್ ಎಂದು ಬರೆದಿದೆ.

ಇದು ಒಂದು ಮುಸ್ಲಿಮರ ಕಟ್ಟಡದ ಚಿತ್ರವಾಗಿದೆ.

ಇದು ಒಂದು ದೊಡ್ಡ ಕಟ್ಟಡದ ಚಿತ್ರವಾಗಿದೆ ಮತ್ತು ಈ ಕಟ್ಟಡವನ್ನು ಆಸ್ಪತ್ರೆ ಎನ್ನಬಹುದು ಆಸ್ಪತ್ರೆಯು ದೊಡ್ಡ ಬಿಳಿ ಕಟ್ಟಡವಾಗಿದೆ.

ಕಟ್ಟಡದ ಮೇಲೆ ಕಾಂಕ್ರೀಟ್ ಸ್ತಂಭಗಳು ಇವೆ.

ಗೋಡೆಯ ಮೇಲೆ ಇಟ್ಟಿಗೆ ಮತ್ತು ಲೋಹದ ಜಾಲರಿಯಿಂದ ಮಾಡಲ್ಪಟ್ಟಿದೆ.

ಮತ್ತು ಬ್ಯಾಂಕ್ ನ ಸುತ್ತಲೂ ಕೆಲವು ಜನರು ನಿಂತಿದ್ದಾರೆ.

ಇದು ಒಂದು ಅಂಗಡಿಯ ಚಿತ್ರ ಅಂಗಡಿಯ ಹೆಸರು ಶ್ರೀ ಬುಕ್ ವಲ್ಡ್ ಎಂದು ಬರೆದಿದೆ.

ಹಲವಾರು ರೂಟ್ಗ ಳಲ್ಲಿ ಹೋಗುವ ಬಸ್ ಗಳು ಒಂದು ನಿಲ್ದಾಣದಲ್ಲಿ ನಿಂತಿವೆ.

ಮತ್ತು ಒಂದು ಎ_ಸಿ ಯಂತ್ರ ಕಾಣಬಹುದು.